ಇದು ಒಂದು ಊರಿನಲ್ಲಿ ಜಾತ್ರೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮುಂದುಗಡೆ ತುಂಬಾ ಚೆನ್ನಾಗಿ ಡೆಕೋರೇಷನ್‌ ಅನ್ನು ಮಾಡಿದ್ದಾರೆ. ತುಂಬಾ--

ಇದು ಇಲ್ಲಿ ದಿನಾ ತುಂಬಾ ಜನ ಬಂದು ಬಂದು ಹೋಗ್ತಾ ಇರ್ತಾರೆ ಬೇವಿನ ಸೊಪ್ಪು ತುಂಬಾ ಒಳ್ಳೆಯ ಜಾಗವಾಗಿದೆ .

ಇದು ಒಂದು ದೊಡ್ಡ ಗುಹೆ ಆಗಿದ್ದು ಗುಹೆ ಒಳಗೆ ಇರುವ ಬಂಡೆ ಮೇಲೆ ಏನೇನೋ ಬರೆದಿದ್ದಾರೆ ಅದನ್ನ ನೋಡೋಕೆ ತುಂಬಾ ಜನ ಒಬ್ಬರು ಹೋಗಿದ್ದಾರೆ ಆ ಅದನ್ನ ನೋಡೋಕೆ --

ಇದು ಒಂದು ನೋಡಲು ಒಂದು ವಿಶಾಲವಾದ ಜಾಗ ಮತ್ತೆ ಸುತ್ತ ತುಂಬಾ ದೊಡ್ಡ ದೊಡ್ಡ ಕಲ್ಲಿನಿಂದ ಕೂಡಿದ ಒಂದು ಕೋಟೆ ತರ ಇದೆ ನೋಡಲು ತುಂಬಾ ಚೆನ್ನಾಗಿ ಇದೆ ಇಲ್ಲಿ ತುಂಬಾ ಒಳ್ಳೆ --